ದೊಡ್ಡ ಸ್ಕ್ರೀನ್ ಒಳ್ಳೆ ಸೌಂಡ್ ಜನ ಇರತ್ತರ್ ಒಳ್ಳೆ ಎಂಜಾಯ್ ಮಾಡಿ --

ಈವ್ ಹೆಂಗ್ ಮಾಡಬೇಕು ಅಂದ್ರ ಗ್ರಾಂಡ್ ಯಾರು ಮಾಡಿರಬಾರದು ಆತರ ಮದ್ವೆ ಮಾಡಬೇಕು ಮದ್ವೆ ಅಂದ್ರೆ ಒಂತರ --

ಏನಾದ್ರು ಒಂದೇ ಸಲ ಆಗೋದಲ್ಲಾ ಹಂಗಾಗಿ ತುಂಬಾ ಗ್ರಾಂಡ್ ಆಗಿ ಮಾಡಬೇಕು.

ಎನ್ನ್ ಮದ್ವೆ ಗಿದ್ವೆ ಊಟ ಗೀಟ ಎಲ್ಲಾ ಬಾರಿ ಚಲೋ ಮಾಡ್ಸಿದ್ರ ಒಂದು ಒಳ್ಳೆ ಜನನು ಓಡಾಡತ್ತರ್.

ಶಾಂತಿ ಶಾಂತಿ ಶಾಂತಿ ಪ್ಲಸ್ ಸಾಹಿತ್ ರೂಪದಲ್ಲಿ ಶಾಂತಿ ಇನ್ನೊಂದು ಹೆಸ್ರ್ ಏನ್ ಗೊತ್ತಾ.

ಹೋಗ್ ನಿನ್ನ ಬೆಕ್ರಿಗೆ ಹೋದ್ರೆ ಎಂತ ಎಂತ ತಿಂಡಿ ಮಾಡೇನಿನ್.

ಅಲ್ಲಿ ಒಂದು ಕ್ರಿಶ್ಚನ್ ಹಾಸ್ಪಿಟಲ್ ಆಯ್ತೆ ದರ್ಗ್ ಇಲ್ಲಿ ಕ್ರಿಶ್ಚನ್ ಹಾಸ್ಪಿಟಲ್ ಆಯ್ತೆ.

ಇನ್ಸ್ಟ್ರಕ್ಷನ್ ಕೊಡತ್ತರ್ ಹೆಂಗ್ ಹೆಂಗ್ ಮಾಡಬೇಕ್ ಅನ್ನೋದು ಟ್ರೈನಿಂಗ್ ಕೊಡತ್ತರ್.